ಪಕ್ಕದಲ್ಲಿ ಈ ಟೇಬಲ್ ಕಾಣ್ತಾ ಇದೆ ಕತ್ರಿ ಕಾಣ್ತಾ ಇದೆ ಹಾಗು--

ಮತ್ತೆ ಇದು ಜಾರ ಬಂಡಿ ಕಾಣ್ತಾ ಇದೆ ಹಿಂದುಗಡೆ ಒಂದು --

ಯೋಗಾಸನ ಮಾಡುವ ದೃಶ್ಯ ಎಂಟು ಜನ ಯೋಗಾಸನ ಮಾಡ್ತಾ ಇದ್ದಾರೆ.

ಇಲ್ಲಿ ಒಂದು ಸುಂದರವಾದ ನದಿಯೊಂದು ಇರುತ್ತದೆ ಆ ನದಿಯ ಮೇಲೆ ಎರಡು ವಾಹನಗಳು ಬೈಕ್ ಆಗಿ ನಿಂತಿರುತ್ತವೆ.

ಗಾಜಿನ ಡೋರ್ ಕಾಣ್ತಾ ಇದೆ ಎಂ_ವಿ ಗಾ--

ಮಣಿಪುರಂ ಗೋಲ್ಡ್ ಲೋನ್ ಅಂತ ಬರೆದಿದೆ ಕೆಳಗಡೆ ರೆಡ್ ಮತ್ತು ಹಳದಿ ಬಣ್ಣದಲ್ಲಿ--

ಇದು ನೋಡಲು ಸುಂದರವಾಗಿದೆ ಹಸಿರಿನಿಂದ ತುಂಬಿಕೊಂಡಿದೆ.

ಈ ಮೇಲ್ಗಡೆ ಕೋಣೆಯಲ್ಲಿ ಕಬ್ಬಿಣದ ಮಿಷನ್ ಗಿರಣಿ ಮಷೀನ್ --

ಇಲಿ ನೀಲಿಬಣ್ಣದಲ್ಲಿ ಕಬ್ಬಿಣದ ಮಿಶಿನ್ಗಳು ಕಾಣುತ್ತಿದ್ದವೆ.